ಎಲ್ಲಾ ಕಟ್ಟದ ಒಳಗೆ ಸಣ್ಣ ಸಣ್ಣ ಅಂಗಡಿಗಳಿವೆ.

ಹಣ್ಣುಗಳು ಎಲೆಗಳು ಮತ್ತು ತೆಳುವಾದ ಕೊಂಬೆಗಳೊಂದಿಗೆ ಒಂದು ತಟ್ಟಿಯಲ್ಲಿವೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯೂ ಕಾಣ ಬರ್ತಾ ಇದೆ.

ಇಬ್ಬರು ವೈದ್ಯಕೀಯ ಸಿಬ್ಬಂದು ರೋಗಿಯ ಬಗ್ಗೆ ಚರ್ಚಿಸಿರುವಂತೆ ಕಾಣುತ್ತದೆ.

ಇಲ್ಲಿ ವಿವಿಧ ರೀತಿಯ ವಾಶ್ ಬೇಷನ್ಗಳು ಟಾಯ್ಲೆಟ್ ಸೀಟ್ ಗಳು ಮತ್ತು ನಲ್ಲಿಗಳನ್ನು ಕಾಣಬಹುದು.

ಕಪಾಟಿನಲ್ಲಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕಜೂರ್ ಅಂಜೂರ್ ಮತ್ತು ಇತರ ಒಣ ಹಣ್ಣುಗಳನ್ನು ಜೋಡಿಸಲಾಗಿದೆ.

ಅಲ್ಲಿ ವಿವಿಧ ಬಣ್ಣಗಳು ಮತ್ತು ಶೈಲಿಗಳ ಸಲ್ವಾರ್ ಕಮಿಸ್ಗಳನ್ನೂ ನೇತು ಹಾಕಲಾಗಿದೆ.

ಮತ್ತು ಹಿನ್ನೆಲೆಯಲ್ಲಿ ಒಂದು ಸಣ್ಣ ಏಣಿ ಕಾಣುತ್ತಿದೆ.

ಏರ್ಟೆಲ್ ಫೋರ್ ಜಿ ಮತ್ತು ಮೊಬೈಲ್ ಕ್ಯಾಫೆ ಸೇಲ್ಸ್ ಅಂಡ್ ಸರ್ವೀಸ್ ಎಂದು ಬರೆಯಲ್ಪಟ್ಟು ಅಂಗಡಿಗಳಿವೆ.

ಅಲ್ಲಿ ಎರಡು ಬೋರ್ಡು ಗಳನ್ನು ಹಚ್ಚಲಾಗಿದೆ.

ಮುಂಭಾಗದಲ್ಲಿ ಕಪ್ಪು ಬಟ್ಟೆಯಿಂದ ಮುಚ್ಚಲ್ಪಟ್ಟಿರುವ ಮೇಜಿನ ಮೇಲೆ ಕಂಪ್ಯೂಟರ್ ಮಾನಿಟರ್ ಕೀ ಬೋರ್ಡ್ ಮೌಸ್ ಮತ್ತು ಇತರ ಉಪಕರಣಗಳನ್ನು ಜೋಡಿಸಲಾಗಿದೆ.

ಚಿತ್ರವು ಇಬ್ಬರು ನಿರ್ಮಾಣ ಕೆಲಸಗಾರರು ಕಟ್ಟಡದ ಕಂಬಕ್ಕಾಗಿ ಅಚ್ಚುಗಳನ್ನು ಸ್ಥಾಪಿಸಿರುವುದನ್ನು ತೋರಿಸುತ್ತದೆ.

ಹಿನ್ನಲೇಯಲ್ಲಿ ಮರಗಳು ಮತ್ತು ಶೆಡ್ ನಂತಹ ರಚನೆಯನ್ನೂ ಗಮನಿಸಬಹುದು.

ಇದರ ಸುತ್ತ ಮುತ್ತಲು ಗಿಡ ಮರಗಳು ಮತ್ತು ಇತರ ಬೇರೆ ಬೇರೆ ಕಟ್ಟಡಗಳನ್ನು ಕಾಣ ಬರ್ತಾ ಇವೆ.

ಮತ್ತು ಅದರ ಮುಂದೆ ಬಿಳಿ ಸೋಪಾ ವಿದೆ.

ಚಿತ್ರವು ವಿಶಾಲ ಆಟದ ಮೈದಾನವನ್ನು ತೋರಿಸುತ್ತದೆ.

ಚರ್ಚ್ ಸರಳವಾದ ವಿನ್ಯಾಸವನ್ನು ಹೊಂದಿದ್ದು ಬಿಳಿ ಗೋಡೆಗಳು ಮತ್ತು ಕೆಂಪು ಬಣ್ಣದ ಅಲಂಕಾರಿಕ ಪಟ್ಟಿಯನ್ನು ಹೊಂದಿದೆ.

ಅಂಗಡಿಯ ಮೇಲೆ ಎಂ_ಎಸ್ ನಾರಾಯನ್ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಅಂಗಡಿಯಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ಬೀಳ್ತಾ ಇದೆ.

ಇದರ ಬೋರ್ಡಿನ ಮೇಲೆ ತೈಬ ಮೆಡಿಕಲ್ ಆಂಡ್ ಜನರಲ್ ಸ್ಟೋರ್ಸ್ ಎಂದು ಬರೆಯಲಾಗಿದೆ.

ಕೋಣೆಯಲ್ಲಿ ಅನೇಕ ರೀತಿಯ ಸಿಮಿಟ್ಗಳನ್ನು ರಾಶಿ ರಾಶಿಯಾಗಿ ಒಂದರ ಮೇಲೆ ಒಂದು ಇಡಲಾಗಿದೆ.

ಕೋಣಿಯ ಬಣ್ಣವು ಬಿಳಿ ಬಣ್ಣದಿಂದ ಬಣ್ಣಿಸಲಾಗಿದೆ.

ಕಚೇರಿಯೋ ಏಕ ಮಡಿಯ ಕಟ್ಟಡವಾಗಿದ್ದು ಕಿಟಕಿಗಳನ್ನು ಹಾಗೂ ಬಾಗಿಲುಗಳನ್ನು ಹೊಂದಿದೆ.

ನೆರಳೆ ಬಣ್ಣದ ಬಟ್ಟೆಯಿಂದ ಅಲಂಕರಿಸಲ್ಪಟ್ಟಿರುವ ವೇದಿಕೆಯನ್ನು ಕಾಣಬಹುದು.

ಬಿಳಿ ಮತ್ತು ಹಸಿರು ಬಣ್ಣದ ಬಲೂನ್ ಗಳಿಂದ--

ಈ ಚಿತ್ರವು ಔಷದ ಅಂಗಡಿಯ ಒಳಭಾಗವನ್ನು ತೋರಿಸುತ್ತದೆ.

ಅವುಗಳಲ್ಲಿ ಔಷಧಿಗಳು ಮತ್ತು ಇತರ ಆರೋಗ್ಯ ಉತ್ಪನ್ನಗಳನ್ನು ಜೋಡಿಸಲಾಗಿದೆ.